ಇದು ಒಂದು ಫ್ಯಾಕ್ಟರಿ ಸಾಲನಲ್ಲಿ ಎಲ್ಲಾ ನಿಂತ್ಕೊಂಡಿದ್ದಾರೆ ಜನಗಳು ಒಬ್ಬರು ಇನ್ನೊಬ್ರು ಕೂಡ ಹೆಲ್ಮೆಟ್ ಹಾಕು ಈ ಕಡೆ ಬರ್ತಾ ಇದ್ದಾರೆ ಇಲ್ಲಿ ಬಸ್ಗಳು ಕೂಡ ಇದೆ ಲೈಟ್ ಕಂಬಗಳು ಎಲ್ಲಾ ಇಲ್ಲಿ ಇದಾವೆ.

ಇದು ಒಂದು ನೃತ್ತ್ಯ ಮಾಡುತ್ತಿರುವ ಒಂದೂ ಪ್ರಾಕ್ಟಿಸ್ ಮಾಡುತ್ತಿರುವ ಒಂದು ಸ್ಥಳವಿದೆ ತುಂಬಾ ಚೆನ್ನಾಗಿ ಪ್ರಾಕ್ಟಿಸ್ ಮಾಡುತಿದ್ದರೆ ಈ ನಾಲ್ಕು ಜನ ಹುಡುಗಿಯರು ಇದು ಒಂದು ದೊಡ್ಡಾ ಹಾಲ್ಆ ಗಿದೆ ಇಲ್ಲಿ ಫ್ಯಾನ್ಗ ಳ ವೆವಸ್ಥೆಯಲ್ಲಾ ಇದೆ.

ಇದು ಒಂದು ಆಟೋ ಆಗಿದೆ ಇಲ್ಲಿ ತುಂಬಾ ವೆಹಿಕಲ್ ಗಳು ನೀತಿದವೇ. ಆಟೋ ಮಾಡತಿದರೆ ಮತ್ತೆ ತುಂಬಾ ಚೆನ್ನಾಗಿ ಲೈಟ್ ಬೆಳಕು --

ಇಲ್ಲಿ ನಾಲಕ್ಕು ದುರ್ಗೆಯರನ್ನ ಇಟ್ಟಿದಾರೆ ಆಹ್ ಮತ್ತು ಇದು ಒಂದು ಪೂಜೆಯೆಲ್ಲಾ ನಡೀತಾ ಇದೆ. ತುಂಬಾ ಜನ ಕುಳಿತಿಕೊಂಡು ನೋಡತಾ ಇದ್ದಾರೆ ನೋಡಕೂ ತುಂಬಾ ಚೆನ್ನಾಗಿ ಇದೆ. ಎಲ್ಲಾ ಡೆಕೋರೇಷನ್ ಎಲ್ಲಾ ತುಂಬಾ ಚೆನ್ನಾಗಿ ಇದೆ ದೇವಿಗೆ ಮಾಡಿದ್ದಾರೆ.

ಇಲ್ಲಿ ಪೂಜಾರಿ ಕೂಡ ನಿಂತಿದ್ದಾರೆ ಇಲ್ಲಿ ಮೈಕ್ನಲ್ಲಿ ತುಂಬಾ ಜೋರಾಗಿ ಮಂತ್ರವನ್ನು ಹೇಳುತಾ ಇರೋದನ್ನ ನೋಡಬಹುದು.